ಆ ಇದಕ್ಕೂ ಆಗುತ್ತೆ ಮತ್ತೆ ಕಷ್ಟಕ್ಕೂ ಅಷ್ಟೇ ಸುಖಕ್ಕೂ ಅಷ್ಟೇ.

ಈಗೆಲ್ಲ ಕಣ್ಣುಗೆ ಬೇಕಾದಂತವು ತುಂಬಾ ಚೆನ್ನಾಗಿರೋ ಅಂತ ಗೇಟ್ ಗಳು ಬಂದಿರ್.

ಆ ಮಕ್ಕಳುಗಳು ಉ ಈ ನಮ್ಮ್ ಮನೇಲಿ ನಾವು ಎಲ್ಲು ಹೋಗಲ್ಲ ನಾವೇ ಸ್ವಂತವಾಗಿ ಇಟ್ಟಿದ್ದೀವಿ ಅಲ್ಲೇ ಹೋಗಿ ತಗೋತೀವಿ ಹೊರಗಡೆಯಿಂದ ನಾವು ತಗೋಳಲ್ಲ ಮ.

ಎ_ಟಿ_ಎಂ ಕಾರ್ಡ್ ಅಂದ್ರೆ ಪ್ರತಿ ಊರುಗಳಲ್ಲೂ ಒಂದೊಂದು ಎ_ಟಿ_ಎಂ ಕಾರ್ಡ್ ಇದು ಆಫೀಸ್ ಅನ್ನೋದು ಇದ್ದೆ ಇರುತ್ತೆ ಅದು ಇದ್ರೆ ಒಳ್ಳೇದು ಒಟ್ಟಿನಲ್ಲಿ ಮನುಷ್ಯರಿಗೆ ಒಂದು ತಕ್ಷಣಕ್ಕೆ ಕಷ್ಟಕ್ಕೆ ಆಗ್ಲಿ ಸುಖಕ್ಕೆ ಆಗ್ಲಿ.

ಅಲ್ಲಿ ಹೋಗಿ ನಮಗೆ ದುಡ್ಡು ಬೇಕು ಅಗತ್ಯ ಇದ್ದಾಗ ಡ್ರಾ ಮಾಡ್ಕೊಂಡು ಬರ್ಬಹುದು. ಎಲ್ಲ ಕಡೆನೂವೇ ಎ.ಟಿ..ಎಂ. ಅನ್ನೋದು ಆದ್ರೆ ಒಳ್ಳೇದು. ಆದ್ರೆ ಒಂದೊಂದು ಊರುಗಳಲ್ಲಿ ನಾವು ಬ್ಯಾಂಕ್ ಅಕೌಂಟ್ ಐತೆ.

ಈ ತರ ಭಯಂಕರ ಇರ್ತಾವ ತಿಮಿಂಗಿಲ ಅಂತ ನಮಗೆ ಅನಿಸುತ್ತೆ ಅವಾಗ ಒಂದು ಸಲಿ ಅಯ್ಯೋ ನಾವು ಒಂದು ಡೈರೆಕ್ಟ್ ಆಗಿ ನೋಡ್ ಬೇಕಿತ್ತು ಚೆನ್ನಾಗಿರ್ತಿತ್ತೇ.